ಟ್ವೆಂಟಿ ಏಟ್ ಎಂದು ಒಂದು ತಂತಿಯನ್ನು ಬರೆದಿದ್ದಾರೆ.

ಇಲ್ಲಿ ಹಾರ್ಪಿಕ್ ನಂತಹ ವಸ್ತುಗಳನ್ನು ಕಾಣಬಹುದು.

ರಸ್ತೆಯಿಂದ ಒಬ್ಬ ವ್ಯಕ್ತಿ ಫೋಟೋ ವನ್ನು ತೆಗೆದಿಕೊಂಡಿದ್ದಾನೆ.

ಇಲ್ಲಿ ಸಿಟಿ ಕಾರ್ ಕೇರ್ ಎಂದು--

ಅದರ ಹಿಂದುಗಡೆ ಹಲವಾರು ಕಾಲೇಜು ಗಳು ನೋಡಲು ಕಾಣಸುತಿವೆ.

ಇದು ಒಂದು ಶಟಲ್ ಕಾಕ್ ನ--

ಬಸ್ ಕೆಂಪು ಬಿಳಿ ಬಣ್ಣದಿಂದ ಕೂಡಿದೆ.

ಇಲ್ಲಿ ಏನ್_ಸಿ_ಸಿ ಗ್ರೂಪ್ ಮೈಸೂರ್ ಎಂದು ಇದೆ.

ನೀಲಿ ಬಣ್ಣದ ಒಂದು ಟ್ರಕ್ ಕಾಣಿಸುತ್ತಿದೆ.

ಈ ಗುಡಿಯು ತುಂಬ ಹಳೆಯದಾದ ಶೈಲಿಯಲ್ಲಿ ಇದೆ.

ಇದರ ಹೆಸರು ಭವಾನಿ ಬಿಜಿನೆಸ್ ಸೆಂಟರ್ ಎಂದು--

ಇದ್ರ ಒಳಗಡೆ ನೋಡಲು ಅದ್ಭುತವಾದ ದೇವಸ್ಥಾನದ--

ಆಫೀಸ್ ನ ಒಂದು ಡ್ಯಾಶ್ ಬೋರ್ಡ್ ಇದೆ.

ಇಲ್ಲಿ ಸಾಮಾನ್ಯವಾಗಿ ಮಹಿಳೆಯರ ಬಟ್ಟೆಗಳು ದೊರೆಯುತ್ತವೆ.

ಇಲ್ಲಿ ದೊಡ್ಡದಾದ ಒಂದು ಕಾಂಪೌಂಡ್ ನಿರ್ಮಿಸಿದ್ದಾರೆ.

ಹೆಚ್ಚಿನದಾಗಿ ಕೆಂಪು ಬಣ್ಣದ ಮ್ಯಾಟ್ ಕಾಣಿಸುತ್ತಿವೆ.